ಇಲ್ಲಿ ಒಂದು ಚರ್ಚ್ ಕಾಣಿಸ್ತಾ ಇದೆ. ನೈಟ್ ಟೈಮ್ ಇದು.

ಮನೆ ಮುಂದೆ ಬರ್ದೇ ಸೆಲೆಬ್ರೆಷನ್ ಗೆ ರೆಡಿ ಮಾಡಿದ್ದಾರೆ. ಅಹ್ ಬಲೂನ್ಸ್ --

ಅಲ್ಲಿ ಸ್ವಲ್ಪ ಜನ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಪಡೀತಾಯಿದಾರೆ.

ಇಲ್ಲಿ ಜಾರು ಬಂಡೆ ಮತ್ತೆ ಸೀಸ ಕಾಣಿಸ್ತಾ ಇದೆ-

ಇಲ್ಲಿ ದೂರದಲ್ಲಿ ಹಿಂದೆ ಲೈಟ್ ಕಂಬ ಕಾಣಿಸ್ತಿದೆ ದೊಡ್ಡ್ ದೊಡ್ಡ ಮರಗಳು ಕಾಣಿಸ್ತಿದೆ.

ಆ ದೇವರು ಕೃಷ್ಣ ಅನ್ಸುತಾ ಇದೆ ಯಾಕಂದ್ರೆ ತಲೆ ಮೇಲೆ ನವಿಲು ಗರಿ ಇಟ್ಟಿದ್ದಾರೆ.

ಈ ಪಿಕ್ಚರ್ ಅಷ್ಟು ಕ್ಲಿಯರ್ ಆಗಿ ಇಲ್ಲ --

ಇದು ಹೂವಿನ ತೋಟ ಅನ್ಸುತ್ತೆ ಸುಮಾರು ಹೂಗಳು ಬೆಳೆದಿದೆ-

ಏನೋ ಪೇಸ್ಟ್ ಮಾಡಿ ಕ್ರಾಫ್ಟ್ ಮಾಡ್ತಾ ಇದ್ದಾಳೆ ಇನ್ನೊಬ್ಬಳು ಸೇಸೆರ್ ಹಿಡ್ಕೊಂಡು ಪಪೆರ್ಸ್ನ್ ನ ಕಟ್ ಮಾಡ್ತಾ ಇದ್ದಾಳೆ--

ಅಹ್ ಎಲ್ಲ ಮಕ್ಕಳು ಅವರಿಗೆ ಇಷ್ಟ ಆಗಿರೋ --

ಬೇರೆ ಬೇರೆ ಮರಗಳಲ್ಲಿ ಬೇರೆ ಬೇರೆ ತರಹ ಹಣ್ಣುಗಳು ಸಿಗುತ್ತೆ.

ಲಾಂಗ್ ಡ್ರೈವ್ ಹೋಗೋಕೆ ಚೆನ್ನಾಗಿರುತ್ತೆ ಈ ತರ ಪ್ಲೇಸಸ್ ಗಳೆಲ್ಲ.

ಜಿಮ್ ಕಾಣಿಸ್ತಾ ಇದೆ ಬಾಡಿ ಬಿಲ್ಡಿಂಗ್ ವೆಯಿಟ್ ಲೋಸ್ ವೇಟ್ ಗೈನ್ -

ಎಲ್ಲ ಆಗ್ಬೇಕು ಅಂತ ಇರೋರು ಉಸುಆಲಿ ಜಿಮ್ ಗೆ ಹೋಗ್ತಾರೆ ಅಲ್ಲಿ ಟ್ರೈನೆರ್ಸ್ --

ಆಮೇಲೆ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಮೇ ಬಿ --

ಮೂರೂ ಕೋಳಿಗಳು ಕಾಣಿಸ್ತಾ ಇದೆ ಅಲ್ಲಿನ ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದಾರೆ.

ಆಚೆ ಎಲ್ಲ ಲಾನ್ ಹಾಕಿದ್ದಾರೆ ಮತ್ತೆ --

ಹೂವಿನ ಹರಗಳನ್ನ ಶಾಪ್ ಮುಂದೆ ಇಟ್ಟಿದ್ದಾರೆ-

ಇದು ಯಾವ್ದೋ ಸ್ಟೋರ್ ಅಥವಾ ಹೋಟೆಲ್ನ ಎಂಟ್ರೆನ್ಸ್ ಅನ್ಸ್ತಾ ಇದೆ ಇಲ್ಲಿ ತುಂಬಾನೇ ಫೌಂಟನ್ನ್ಸ್ ಹಾಕಿದ್ದಾರೆ.

ಮುರುಡೇಶ್ವರ ಟೆಂಪಲ್ ಗೋಪುರ ಹೀಗೆ ಕಾಣ್ಸುತ್ತೆ ಅದಕ್ಕೆ ನನಗೆ ಇದು ಮುರುಡೇಶ್ವರ ಟೆಂಪಲ್ ಅನ್ಸುತ್ತೆ.

ಹೊರಗಿಂದ ಇಂಥ ವ್ಯಕ್ತಿ ಈ ಪಿಕ್ಚರ್ ನ ತೆಗೆದಿದ್ದಾರೆ ಅನ್ನಿಸ್ತಾ ಇದೆ.

ಬಸ್ ಸ್ಟಾಂಡ್ ಅಲ್ಲಿ ಕ್ಲಿಕ್ ಮಾಡಿರೋ ಫೋಟೋ ಇದು ಅನ್ನಿಸ್ತಾ ಇದೆ.

ಇಲ್ಲೆಲ್ಲಾ ಜನರು ಅದನ್ನ ಹತ್ತ ಇದ್ದಾರೆ. ಒಬ್ಬೊಬ್ರು ನಿಂಥಂಕೊಂಡು ಬೇರೆ ಬಸ್ ನಾ ವೇಟ್ ಮಾಡ್ತಿದ್ದಾರೆ.

ಈ ಸಮುದ್ರನೋ ಹೊಳೇನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ.

ಇದು ವೆಡ್ಡಿಂಗ್ಸ್ ಸೆರೆಮನೆ ಎಂಟ್ರೆನ್ಸ್ ಅನ್ನಿಸ್ತಾ ಇದೆ.

ಮತ್ತೆ ಒಂದೊಂದು ಫುಡ್ ತಿಂತ ಇದೆ ಒಂದೊಂದು --